ಹೌದಾ, ಮತ್ತೆ ಮನೆಯಲ್ಲೆಲ್ಲಾ ಹೇಗಿದ್ದಾರಂತೆ?

ಆರಾಮ್ ಇದ್ದಾರಾ ಎಲ್ಲಾ, ಮತ್ತೆ ಈಗೆಲ್ಲ ಪುನ ಒಟ್ಟಾಗಿದೆಯಲ್ಲ ಮಾರೆ Covid ಈಗ. ದಿನದಿಂದ ದಿನ ಜಾಸ್ತಿ ಆಗ್ತಾ ಉಂಟಲ್ಲ ಈಗ.

ಹೌದು ಅದೆ ಈಗ ಎಂತ ಮಾಡುದಂತ ಗೊತ್ತಾಗ್ತ ಇಲ್ಲ, ನಿಮ್ಮ ಕಡೆ ಇದು, vaccine ಎಲ್ಲ ತಗೊಂಡಿದ್ದೀರಲ್ಲಾ ನೀವು?

ನಾವು vaccine ತಗೊಂಡಿದ್ದೇವೆ.ಎರಡು dose ಆಗಿದೆ. ಹೌದಾ, ನನ್ನದು ಮೂರುಸಾ ಆಗಿದೆ ನನ್ನದು dose. ಇನ್ನೊಂದು ತಗೊಳ್ಬೇಕಿತ್ತಲ್ಲಾ ಅದು dose? ಅದು ನಾನು ತಗೊಳ್ತಾ ಇದ್ದೇನೆ ತೊಂದ್ರೆ ಇಲ್ಲ, ನಾನ್ ಬೇರೆಯವರಿಗೆ ವ್ಯವಸ್ತೆ ಮಾಡ್ತಿದ್ದೇನೆ, ನಾವು ಹೇಗಾದ್ರೂ ತಗೊಳ್ತೇವೆ ತೊಂದ್ರೆ ಇಲ್ಲ ಆದ್ರೆ ಬೇರೆಯವರಿಗೆ ನಾವು educate ಮಾಡ್ಬೇಕು ಇನ್ನು ಕೆಲವರೂ first dose ಯೇ ಆಗದಿದ್ದವರು ಇದ್ದಾರೆ ತುಂಬಾ. ಓಹೋ ತುಂಬಾ ಜನ ಇದ್ದಾರಲ್ಲ, ಅವರಿಗೊಂಚೂರು ಹೇಳಿದ್ರೆ ಸ್ವಲ್ಪ ಹೇಳಿ ಕೊಡ್ಬೇಕ್ ನೀವ್.

ಹೌದು ಇತರೆಲ್ಲ ಮಾಡಿ ತಗೊಳ್ಬೇಕ್ ಇದ್ರಿಂದ ಏನಿದೆ ಲಾಭ ಹಾಗ್ ಹೀಗ್ ಅಂತ. ಹ್ಮ್ ನಮ್ಮಲ್ಲಿ ಎಲ್ಲ precautions ತಗೊಂಡದ್ರಿಂದ ಆ ರೀತಿ ಸಮಸ್ಯೆ ಬರ್ಲಿಕ್ಕಿಲ್ಲ. ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂದು ಅದೆಲ್ಲ ಮಾಡ್ಕತ್. ಏನಂತ ಹೇಳಿದ್ರೆ mask ಹಾಕೊಳ್ಬೇಕು. ಇದೆಲ್ಲ ಸ್ವಲ್ಪ ಶುರು ಮಾಡ್ಬೇಕ್ ಹ್ಮ್. ಹೌದು ಈಗ ನಾವೆಂತ ಗೊತ್ತಾ, ಈಗ mask ಹಾಕೊಳ್ದೆ ಇರುವರು ಇನ್ಮೇಲೆ start ಮಾಡ್ಬೇಕು ಇನ್ನ.

ನಮ್ಮಿಂದಲು ಜನರು ನೋಡ್ಕೊಳ್ಳಿ ಅಂತ ನಮ್ಮ್ಗದು ಮೊನ್ನೆ special meeting ಆಗಿದೆ ಅಂತೆ CM ಯಿಂದ ಅದಿಕ್ಕಾಗಿ ಸ್ವಲ್ಪ strict ಆಗಿ ಈಗ ಸ್ವಲ್ಪ, strict ಆಗ್ದೇ ಇದ್ರೂ ಕೂಡ convince ಮಾಡ್ತಾ ಇದ್ದಾರೆ ಜನ. ಹೌದು ಹೌದು ಹೌದು ಹೌದು. ಅದೊಂದು lockdown effect ಒಂದು ಪುನ ಆಗದೆ ಇದ್ರೆ ಒಳ್ಳೇದು ಮಾರೆ. ಹಾ lockdown ನೋಡಿ, lockdown China ದವರು lockdown ಮಾಡದೆ ಬೇರೆಯವರಿಗೆ ಎಲ್ಲ ಇದನ್ನ್ ಕೊಟ್ರು ಅಲ್ವಾ?

ಹೌದು ಅವರ್ ಕೊಟ್ರು, ಅವರು ಏನೋ ಒಂದು idea ದಲ್ಲಿ intention ಅಲ್ಲಿ ಮಾಡ್ಕೊಂಡ್ರು. ಆದ್ರೆ ಅದನ್ನ್ ಗುಟ್ಟು ಇಟ್ಟಿದ್ರೂ ಎಷ್ಟು ದಿನ ಇಡ್ಲಿಕ್ಕೆ ಆಗ್ತದೆ? ಈಗ ನೋಡಿ ಗುಟ್ಟು ರಟ್ಟಾಯಿತು. ಈಗ ಇದು ಎಲ್ಲದ್ಕಿಂತ ಜಾಸ್ತಿ ಅವರಲ್ಲಿ ಆಗ್ತಾ ಇದೆ. ಹೌದು ಹೌದು ಮತ್ತೇಂತ. ಅಲ್ಲಿಗೆ ಎಷ್ಟು ಜನ ಸಾಯ್ತಿದ್ದಾರೆ ಅಂತ ಅವರಿಗೇ ಲೆಕ್ಕ ಬಿಟ್ಟು ಕೊಡ್ತಾ ಇಲ್ಲ ಅವರು. ಹೌದು ಹೌದು ಲೆಕ್ಕ ಬಿಟ್ಟುಕೊಡದೆ ಇರುದು ಆರ್ಥಿಕತೆಯ ಮೇಲೆ ಹೊಡ್ತ ಬೀಳ್ತದೆ. ಹೌದು ಹೌದು. ಹಾ ಆತರ ಎಂತ problem ಆಗ್ತದೆ ಅಂತ ಅವರಿಂದ ಅಲ್ಲಿಂದ ಮಾಡ್ತಾ ಇಲ್ಲ. ಹಲವಾರು World ಅಲ್ಲಿ China ದ ಎಲ್ಲ supply ಇದೆ, ಅವರೆಲ್ಲ business ಅಲ್ಲಿ ಹೊಡ್ತ ಬೀಳ್ತದೆ ಅವರ್ ಅಂದ್ರೆ ಅವರದ್ದು ಇದೆ. ಹೌದು ಹೌದು ಸರಿ ಸರಿ ಹಾಗಾಗಿ problem ಅಷ್ಟ್ ಬೀಳ್ತದೆ, ಅದಕ್ಕೆ ಅವ್ರಿಗೆ ಮತ್ತ್ ಮಾಡುದು.

ಹ್ಮ್, ನಮ್ಮಲ್ಲಿ ಎಂತ ಅಂದ್ರೆ, ನಮ್ಮ ಪ್ರಧಾನಿಗಳು ಅಹ್ ಒಂದು ಕೂಡ್ಲೆ ಜಾಗ್ರತರಾಗಿ, ಆ lockdown ಅದನ್ನ system ಅನ್ನ ಹಂತ ಹಂತವಾಗಿ ಜನ್ರಿಗೆ convince ಮಾಡಿ ಅದು ಒಂದು ಬಿಟ್ ಹಾಕ್ಲೆ ಇಲ್ಲ ಹಾಗಾಗಿ ಕಡೆಗೆ ಜನರು convince convince ಆದ್ರು. ಇಷ್ಟು lockdown ಆದಾಗ ಅಂತದೆಂತ ಇದಾಗ್ಲಿಲ್ಲ, ಜ effect ಬೇರೆಯವರಿಗೆ ಜನ್ರಿಗೆ ಹಾಗೆ ಎಂತ ಅನಿಸ್ಲಿಲ್ಲ.

ಆದ್ರೆ ಇದನ್ನೂ ಕೂಡ, ಈಗ್ಲೂ ಕೂಡ ಹಾಗೇನಾದ್ರು ಸಮಸ್ಯೆ ಬಂದಾಗ ಜನ ಅದ್ಕೆ ಸ್ವಲ್ಪ involvement ಆಗ್ತಾರೆ convince

ಹ್ಮ್. ಅವರದ್ದೇ ರೀತಿಯಲ್ಲಿ. ನಾವು ಏನಾದ್ರು ತೊಂದ್ರೆ ಇಲ್ಲ, ನಾವು ಒಂದು ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಜಾಗ್ರತೆ ಮಾಡ್ಕೊಂಡು ನಾವುಸ ಬೇರೆಯವರಿಗೆ ಹೇಳ್ಕೊಂಡು, ನಾವುಸ ಸ್ವಲ್ಪ ಜಾಗ್ರತೆಯಾಗಿ ಇರೋಣ

ಜನ್ರನ್ನ ನಾವು educate ಮಾಡ್ educated ನೋಡಿ ಹೇಗಾಗ್ತದಂತೇಳಿ, ಜನ್ರಿಗೆ ನಾವು ಆ ಭಯ ಬೀಳಿಸ್ಲೂ ಬಾರ್ದು. ಅಥ್ವಾ ಪುನ ನಾವು ಏನು ಆಗುದಿಲ್ಲ ಅನ್ನುವಂತದ್ದನ್ನು ಆಗ್ಲೂ ಬಾರ್ದು. ಹೌದು ಹಾಗೆ . ಹೀಗಿಗ್ ಆದ್ರೆ ಹೀಗೆ ಸಮಸ್ಯೆ ಆಗತ್ತೆ ಅಂತೇಳಿ. ಅಂದ್ರೆ ಅವರಿಗೆ ಗೊತ್ತಾಗಿದೆ.

ಪ್ರತಿ ಮನೆಯಲ್ಲೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಇವತ್ತು ವಾಹಿನಿಗಳು ಇದೆ, ಆ ಮಾಧ್ಯಮಗಳು ಇದೆ, ವ್ಯವಸ್ಥೆಗಳು ಇದೆ, ಅದ್ರಲ್ಲಿ ಕೆಟ್ಟದ್ದು ಆಗತ್ತೆ ಒಳ್ಳೇದು ಆಗತ್ತೆ. But ಆ ಇಂತ ವಿಚಾರಗಳನ್ನ ಸ್ವಲ್ಪ ಜನ ತಗೊಳ್ಬೇಕು. ತಗೊಳ್ಬೇಕು ಹೌದು ಹೌದು ಸರಿ ಸರಿ. ಹ್ಮ್ ಹಾಗಾದ್ರೆ ತೊಂದ್ರೆ ಇಲ್ಲ ನೋಡುವ ಎಂತ, ಸ್ವಲ್ಪ ನೀವುಸ ನಿಮ್ಮ್ family ಯನ್ನು ಸ್ವಲ್ಪ ಜಾಗ್ರತೆ ಮಾಡಿ. ಹಾ ಹೌದು ಹೌದು ಹೌದು ಹೌದು. ಅದು ನಾವು ಎಲ್ಲ ಸೇರಿ ಜಾಗ್ರತೆ ಮಾಡಿದ್ರೆ,

ಎಲ್ಲ ಒಟ್ಟು ಸೇರಿದ್ರೆ ಸಮಾಜಕಟ್ಟುವ ಕೆಲಸ ಮಾಡ್ಲಿಕ್ಕೆ ಆತ್.

ಅಲ್ವಾ? ನಮ್ಗೆಲ್ಲಾ ಆಗುದಿಲ್ಲ, ನಾನೊಬ್ಬ ಇದ್ ಮಾಡ್ತೇನೆ ಅದಾಗುದಿಲ್ಲ ಅಂತೇಳಿದ್ರೆ ಆಗುದಿಲ್ಲ. ನಾನಿನ್ನೊಬ್ಬರಿಗೆ ಮಾದರಿ ಆಗ್ಬೇಕಾದ್ರೆ ನಾನ್ ಅದನ್ನ ಅಳವಡಿಸ್ಕೊಳ್ಬೇಕು.

ಹೌದು ಹೌದು ಹ್ಮ್ okay. ಆ ಆಯ್ತು ಹಾಗಾದ್ರೆ ಜಾಗ್ರತೆ ಮಾಡಿ ಆಯ್ತಾ? ಆಯ್ತು ನೀವೂ ಕೂಡ ಜಾಗ್ರತೆ ಮಾಡಿ ದೇವರು ಒಳ್ಳೇದ್ ಮಾಡ್ಲಿ.

ಇಂತ ವ್ಯವಸ್ಥೆ, ಇಂತ ಒಂದು ರೋಗಾಣು ಆದಷ್ಟು ದೂರ ಹೋಗುವಗಾಗ್ಲಿ ಸಮಾಜದಿಂದ. ಹೌದು ಹೌದು ಹಾಗೇನೆ ನಿಮ್ಗೂ ಕೂಡ Precaution ತಗೊಂಡ್ರೆ ನಂಗೇನೂ ಹೆದ್ರಿಕೆ ಬೇಕಂತ ಇಲ್ಲ.

ಹೌದು ಹೌದು. ಗಾಡಿಯಲ್ಲಿ petrol ಖಾಲಿ ಆಗ್ತದೆಅಂತ ಭಯ ಇದ್ರೆ ಮಾತ್ರ ಗಾಡಿ ನಿಲ್ತದಂತ ಹೆದ್ರಿಕೆ, ಆದ್ರೆ petrol ಗಾಡಿ ಸರಿ ಇದೆ, service ಸರಿ ಇದೆ, ಎಲ್ಲ ಇದೆ ಅಂತೆಳಿದ್ರೆ, ನಾವು ಏನಕ್ಕೂ ಹೆದರ್ಬೇಕಾಗಿಲ್ಲ ಯಾವ ವಿಷಯಕ್ಕೂ ಹೆದರ್ಬೇಕಾಗಿಲ್ಲ

ಹೌದು ಸರಿ ಅದಿಕ್ಕೆ. ಎಲ್ಲ ಒಟ್ಟಾಗಿ ಸೇರಿ ಒಂದು ಈ ಒಂದು ಆಂದೋಲನ ಬೆಳೆಸೋಣ.

Okay, bye, bye.

ಹ ಚೆನ್ನಾಗಿದಿನಿ ನೀನ್ ಚೆನ್ನಾಗಿದೀಯಾ? ಹ ಚೆನ್ನಾಗಿದಿನಿ ದೀಪಾ. ಮತ್ತೆ ನಮ್ mummy ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದರ ಮನೆಯಲ್ಲಿ. ಹು ಎಲ್ಲರೂ ಚೆನ್ನಾಗಿದಾರೆ ನಿಮ್ ಮನೆದಲ್ಲಿ ಎಲ್ಲ ಚೆನ್ನಾಗಿದ್ದರಾ?

ಎಂತ ನೀನ್ ಹೋಗ್ತಾ ಇದೀಯಾ college ಗೆ.

ಎಂಗಿದೆ ನಿಮ್ college ಉ. ಹ ಚೆನ್ನಾಗಿದೆ college friends ಚೆನ್ನಾಗಿದಾರೆ ಹೊಸ ಹೊಸ friends ಬಂದಾರೆ ಹ್ಮ lessons ಉ ಮಾಡ್ತಿದಾರೆ teachers ನಿನ್ college ಹೋಗತಿದಯಾ? ಹು ಹೋಗ್ತಾ ಇದಿವಿ ಶಿಕ್ಷಕರು ಬೇಸ್ ಪಾಠ ಮಾಡತದರ ಮತ್ತೆ ಒಳ್ಳೆ ಸ್ನೇಹಿತರು ಒಳ್ಳೆ ಸ್ನೇಹಿತರು ನನಗೆ ಒಳ್ಳೆ ಸ್ನೇಹಿತರು ಕೂಡ ನನ್ ಜೊತೆಗೆ ಇದಾರೆ.

ಒಳ್ಳೇದಾಗಲಿ ಕೆಟ್ಟದಾಗಲಿ ಅವರೇ ಚೆನ್ನಾಗ ಚೆನ್ನಾಗ ಇದು ಮಾಡ್ತಾರೆ ಮತ್ತೆ ಧೈರ್ಯ ಎಂಗಿರಬೇಕು ಸಮಾಜದಲ್ಲಿ ಸಮಾಜದಲ್ಲಿ ಹೇಗೆ ಮಾತಾಡಬೇಕು.

ಅವೆಲ್ಲ ಹೇಳ್ತಾರೆ ಮತ್ತೆ ಶಿಕ್ಷಕರು ಚೆನ್ನಾಗ ಮಾತಾಡ್ತಾರೆ ಇದು ಚೆನ್ನಾಗ ಪಾಠ ಹೇಳಕೊಡತರ ಯಂಗ ಜೀವನದಲ್ಲಿ ಹ್ಯಾಂಗ್ ಹ್ಯಾಂಗ್ ಇದು rules ಮಾಡ್ಬೇಕು ಯಂಗ. ಜೀವನ ಸಾದಿಸಬೇಕು ನಾವ್ ಏನ್ ಅನ ಏನ್ ಅನಕೊಂಡರು ಗುರಿಯನ್ನ ಸಾದಿಸಬೇಕು ಅಂತ ಅವೆಲ್ಲ ಹೇಳ ಕೊಟ್ಟಾರ ನಮಗ.

ಹ್ಮ ಹೌದಾ same ನನಿಗ ಕೂಡ ಇಂಗೆ ಈ college ಅಲ್ಲಿ ಕೂಡ same ಅಂಗೆ. ಮತ್ತೆ ಇಲ್ಲಿ ಈ college ಅಲ್ಲಿ ಚೆನ್ನಾಗ ಚೆನ್ನಾಗ ಇದ್ course ಮತ್ತೆ ಆಟ ಆಡೋದು ಮತ್ತೆ ರಂಗೋಲಿ competition ಮತ್ತೆ ಇಲ್ಲೆಲ್ಲ ಚೆನ್ನಗೆ ಇದು ಅಂದ್ರೆ ನಮದು. ನಾವ್ ಏನ್ ಅಂತ ತೋರಸ್ ಅದಕ ಚೆನ್ನಾಗ ಮಾತಾಡ್ತಾರ. ಹ್ಮ ಹೌದು ಏನ್ ನಮ್ college ಅಲ್ಲಿ ಅವೇನು ಇಲ್ಲ ನೋಡು only ಓದದು ಓದದು ಓದದ ಅಷ್ಟೆ competition ಏನಿಲ್ಲ ಎನಾನು ಇದ್ರೆ ಆಡಬೇಕು ಅಷ್ಟೆ ಅದೊಂದೇ.

ಸ್ವಲ್ಪವತ್ತು ಆಡೋದು ಇನ್ನ ಆಮೇಲೆ ಓದಕೊಳೋದು ಇದೆ ಇದವ ನೋಡು ಏನೂ ಇಲ್ಲ ನಮ್ college ಅಲ್ಲಿ ಹ್ಮ ನಿಮ್ college ಎಲ್ಲ ಇದಾವ ನೋಡು competition ಎಲ್ಲ ಮಾಡ್ತಾ ಇದಾರೆ.

ನೀವು tenth ಆದಮೇಲೆ ಏನ್ phone ಇಲ್ಲ message ಇಲ್ಲ ಏನ್ ಮಾಡ್ತಿದೀಯ ಇವಾಗ college ಗೆ ಹೋಗಿ ಮತ್ತೆ ಮನೆಲ್ಲೆನಾ ಅಥವಾ ಇನ್ನೆಲಗಾದ್ರೂ ಹೋಗತಿದಿಯ? ಇಲ್ಲ ಮನೆಗೆಲ್ಲ ಮನೆದಲ್ಲಿ ಏನೇನ ಕೆಲಸ ಆಯತೇ ಅದೊಂದು ಚೂರ ಮಾಡ್ತೀನಿ ಮತ್ತೆ college ಅಲ್ಲಿ ಬಂದು ಸರಿಯಾಗಿ ಪಾ~ ಪಾಠ ಕೇಳಿ ಮತ್ತೆ notes ಎಲ್ಲ ಬರಕೊಂಡು ಇರ್ತೀನಿ ಮತ್ತೆ ಸ್ನೇಹಿತರ ಕಡೆಗೆ ಮಾತಾಡತಿನಿ . ಮತ್ತೆ ಶಿಕ್ಷಕರ ಕಡೆ ಏನಾನ ಏನಾನ ಸ್ವಲ್ಪ ಇದು ಪುಸ್ತಕ ಆದ್ರೆ ಸ್ವಲ್ಪ ಕೇಳ್ತೀನಿ .

ಹ್ಮ ಚೆನ್ನಗೆ ಹೇಳಕೊಟ್ಟರೆ ಶಿಕ್ಷಕರ ಆಗ್ಲಿ

ಹ್ಮ friends ಎಲ್ಲ ಚೆನ್ನಾಗಿದರ ಒಳ್ಳೆವರು.

ಅವರು ಒಳ್ಳೆವರು ಇರ್ಲಿ ಕೆಟ್ಟವರ್ ಇರ್ಲಿ ನಾವ್ ನಮ್ ಸ್ನೇಹ ಮಾತ್ರ ಚೆನ್ನಾಗ ಇರಬೇಕು ಆತರ.

ಹ್ಮ ಅಷ್ಟೆ ಬಿಡು. ಮತ್ತೆ ಏನೂ ಏನ್ plan ಮಾಡ್ತಿದೀಯಾ? ನಾನು ಇದು bank ಅಲಿ ಕೆಲಸ ಮಾಡಬೇಕು ಅಂತ ಅನಕೊಳ್ತಿದೀನಿ. ನೀವು? ಹ ನಾನ್ police ಆಗ್ಬೇಕು ಅಂತ ಅನ್ಕೊಂಡಿದೀನಿ.

ನೀವ್ police ಆಗಿ ಸಮಾಜದಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ಅಂತ ಅನಕೊಂತಿವಿ. ಹ್ಮ ಎಲ್ಲ helping ಮಾಡ್ಬೇಕು ಅಂತ ಇದಿನಿ, ನೋಡ್ತೀನಿ ಇವಾಗ ಇನ್ನ degree complete ಆದ್ರೆ next ಇನ್ನದೆ police training ಹೋಗ್ತೀನಿ exam ಬರದಬಿಟ್ಟು ಸ್ವಲ್ಪ ಆಮೇಲೆ ಮಾಡ್ತೀನಿ ಕೆಲಸ ಐತೆ ಸ್ವಲ್ಪ.

ಏನಿಲ್ಲ ಈಗ ತಿಂಡಿ ತಿಂದು ಕುತ್ಕೊಂಡಿದ್ದೇನೆ, ನೀನೆಂತ ಮಾಡ್ತಿದ್ಯಾ? ನಾನ್ಸ ಸುಮ್ನೆ ಕುತ್ಕೊಂಡಿದ್ದೇನೆ. ಮತ್ತೆ ಈ ದೀಪಾವಳಿ ಹಬ್ಬ ಬಂತಲ್ಲ ಬಟ್ಟೆ ಎಲ್ಲ ತೆಗ್ದಿದ್ದೀಯಾ?

ಆ ನಾನ್ಸ ತೆಗಿಲಿಲ್ಲ ಇನ್ನು ಹೋಗ್ಬೇಕು. ಮತ್ತೆ ಆ ದೀಪಾವಳಿಗೆಲ್ಲ ಮನೆಯಲೆಲ್ಲ ಪೂಜೆ ಎಲ್ಲ ಮಾಡ್ತಿದ್ದಾರಾ?

ಅದೆ ಎಲ್ಲ ತಯಾರ್ ಮಾಡ್ತಿದ್ದಾರೆ ನಿಮ್ಮನೆಯಲ್ಲಿ? ನಮ್ಮ ಮನೇಲಿ ಇನ್ನು ಕೂಡ ಇನ್ನು ತಯಾರು ಮಾಡ್ಬೇಕು.

ಹಾ ಪಟಾಕಿ ಎಲ್ಲ ಬಿಡ್ಬೇಕು. ನಿಮ್ಮ ಮನೇಲಿ ಬಿಡ್ಲಿಕ್ಕಿಲ್ವಾ ಪಟಾಕಿ? ನಾ ಪಟಾಕಿ ಏನ್ ಮುಟ್ಟಲ್ಲ, ನಂಗ್ ಹೆದರಿಕೆ ಆಗ್ತದೆ. ಆ ಹೌದಾ? ನೀನು ಸುಸ್ರು ಕಡ್ಡಿಯಲ್ಲ ಬಿಡುದು? ನಾನು ಅದ್ ಮಾತ್ರ ಬಿಡುದು.

ಮಂಗನ್ ಬಾಲ ಬಿಡ್ಲಿಕ್ಕಿಲ್ವಾ? ಮಂಗನ್ ಬಾಲ ನೀನೆ ಬಿಡು. ನೀನ್ ಬಿಡು ನಾನ್ಯಾಕೆ ಬಿಡ್ಲಿ? ಮತ್ತೆ ಎಂತ ಮನೆಯಲ್ಲೆಲ್ಲ ಹೇಗಿದ್ದಾರೆ? ಹಾ ನಮ್ಮ ಮನೆಯಲ್ಲೆಲ್ಲ ಹುಷಾರಿದ್ದಾರೆ, ನಿಮ್ಮ ಮನೆಯಲ್ಲೆಲ್ಲ ಹೇಗಿದ್ದಾರೆ?

ಮತ್ತೆ ಆ ದೀಪಾವಳಿ ದಿನ ಬಲಿಂದ್ರ ಪೂಜೆ, ಗೋಪೂಜೆ ಎಲ್ಲ ಮಾ~ ಮಾಡ್ತಾರಲ್ಲ?

ಹೌದು ನಿಮ್ಮಾಚೆಯೆಲ್ಲ ಮಾಡ್ತಾರಲ್ಲ ಹೆಚ್ಚಾಗಿ? ಮಾಡ್ತಾರೆ. ರಂಗೋಲಿ ಪೂಜೆ ರಂಗೋಲಿಯೆಲ್ಲ ಇಡ್ತಾರಲ್ಲ, ಮತ್ತೆ ತುಳಸಿ ಪೂಜೆಯೆಲ್ಲ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಮಾಡುದಿಲ್ವಾ? ಹೌದು, ನಮ್ಮದು ಅಪ್ಪನ ಮನೆಯಲ್ಲಿ ಮಾಡಲ್ಲ ಅದ್ ಅಜ್ಜಿ ಮನೆಯಲ್ಲೆಲ್ಲ ಮಾಡ್ತಾರೆ. ನಾವು ಅಜ್ಜಿ ಮನೆಗೆ ಹೋಗುದಲ್ಲ ದೀಪಾವಳಿಗೆ. ಹೆಚ್ಚಿದೆಲ್ಲ ಮಾಡ್ತಾರೆ ಪೂಜೆಯೆಲ್ಲ.

ಹ ನಾನ್ಸ ಅನ್ಕೋಂಡಿದೇನೆ. ಆ ಹೋಗ್ತೆನೆ.

ಹೋಗ್ ನಮ್ಮನ್ ಕರ್ಯಲ್ಲಲ್ಲ ನೀನು? ಆ ನಾನ್ ಕರಿತೇನೆ ನೀನೆ ಬರುದಿಲ್ಲಲ?

ನಮ್ಗಿಲ್ವಾ ದೀಪಾವಳಿ ನೀನ್ ಕರೆದ್ರೆ ಬರುವಾಗ. ಅ ನೀನ್ ಬಾ ನಾ ಕರಿತೇನೆ.

ಆಯ್ತಾಯ್ತು ಒಟ್ಟಿಗೆ ಹೋಗೋಣ. ಮತ್ತೆ ಚತುರ್ಥಿ ಕೂಡ ಬಂತಲ್ಲಾ?

ಅದೆ ಬಂತು. ಅದು ಒಂದು ಹಬ್ಬ ಉಂಟಲ್ಲ ಗಣೇಶ ಚತುರ್ಥಿ.

ಅಹ್ ಹೌದು. ಮತ್ತೆ ಮೆರವಣಿಗೆ ಎಲ್ಲ ಇದ್ಯಲ್ಲ.

ಹೌದು ಈ ಸಲ ಬಾ ಆಯ್ತಾ ನಮ್ಮಾಚೆ ತುಂಬ ಸಂಭ್ರಮ ಉಂಟ್ ಅದ್ರದ್ದು. ನೀ ಈ ಸಲ ಬಾ ನಾನ್ ಕರಿತೇನೆ ನಿನ್ನನ್ ಆಯ್ತಾ? ಆಯ್ತಾಯ್ತು ಕರಿ. ಅದು dance ಎಲ್ಲ ಮಾಡೋಣ.

ಹಾ ಮಾಡುವ. ಮತ್ತೆ ನಿಮ್ಮಾಚೆ ಯಾವ್ದು ಗಣಪತಿಯದ್ದು ಮೂರ್ತಿ? ಮಣ್ಣಿನಿಂದ ಮಾಡುದಾ ಅಥವಾ plastic ಅದ್ದಾ?

ಹೌದಾ, ಈಚೆ ಕೆಲವೊಂದ್ಸಲ plastic ಮಾಡ್ತಾರೆ. ಕೆಲವೊಂದ್ಸಲ ಮಣ್ಣಿನದ್ದು ಮಾಡ್ತಾರೆ. ಗೊತ್ತಿಲ್ಲ ಈ ಸಲ ಎಂತ ಮಾಡ್ತಾರಂತ.

ಆ ಹೌದಾ. ಮತ್ತೆ ಕೆಲವರ ಮನೆಯಲ್ಲಿ ಗಣಪತಿಯನ್ನು ಕೂರಿಸ್ತಾರಲ್ಲ ಕಬ್ಬಿನಲ್ಲಿ ಮಾಡಿ. ಹೌದು, ನಿಮ್ಮ ಮನೇಲಿ ಕೂರಿಸ್ತಾರಾ? ಹಾ ನಮ್ಮ ಮನೆಯಲ್ಲಿ ಕೂರಿಸ್ತಾರೆ. ಈ ಸಲ ಕೂರಿಸ್ತ~ ಕೂರಿಸ್ಬೇಕಂತ ಹೇಳಿದ್ದಾರೆ.

ಆ ನಿಮ್ಮಲ್ಲಿ ಕೂರಿಸಲ್ವಾ?

ನಮ್ಮನೇಲಿ ಅ ಕೂರಿಸಲ್ಲ, ಅಂದ್ರೆ ನಮ್ ಅಜ್ಜಿ ಮನೇಲಿ ಮಾತ್ರ. ನಮ್ಮದು ಇಲ್ಲೆಲ್ಲ ಅಷ್ಟಿಲ್ಲ ನಮ್ಮನೇಲಿ ಎಷ್ಟು ಬೇಕಾ ಅಷ್ಟೆ ಮಾಡುದು. ಅಹ್ ಹೌದಾ. ಮತ್ತೆ ಗಣೇಶ ಚತುರ್ಥಿ ದಿನ ಮೋದಕ ಎಲ್ಲ ಮಾಡ್ತಾರಲ್ಲ sweets ಸ್ವಲ್ಪ ಜಾಸ್ತಿ ಎಲ್ಲ ಮಾಡ್ತಾರಲ್ಲ.

ಹೌದು. ನಂಗಿಷ್ಟ sweets ಎಲ್ಲ. ಅ ಹೌದಾ? ಮತ್ತೆ ಗಣಪತಿ ನೀರಿಗೆ ಬಿಡುವ ಅ ಸಂಭ್ರಮವೆ ಒಂದು ಬೇರೆನೆ. ಹೌದು ನೀನೆಂತ ಮಾಡ್ತಿದ್ದಿ ಈಗ? ಹಬ್ಬಗಳೆಲ್ಲ? ಅ ಹೌದು ತುಂಬ ಹಬ್ಬಗಳೆಲ್ಲ ಬಂತು, ಯುಗಾದಿ ಕೂಡ ಬಂತಲ್ವಾ? ಹೌದು ಮತ್ತೆಂತ.

ಯುಗಾದಿಗೆ ನಮ್ಗೆ ರಜೆ ಉಂಟಾ college ಗೆ? ಗೊತ್ತಿಲ್ವ ನನ್ಗ್ ಏನಂತ. ಅಂದ್ರೆ ಒಮ್ಮೊಮ್ಮೆ ಕೊಡ್ತಾರಲ್ಲ, ಅದು ಒಮ್ಮೊಮ್ಮೆ ರಜೆ ದಿವಸದಲ್ಲಿ ಬರ್ತದ ಎಂತಂತ ಗೊತ್ತಿಲ್ಲ. ಅ ಹೌದಾ. ಆಯ್ತಾಗಾದ್ರೆ ಅಹ್ ಬೇರೆ call ಬರ್ತಾ ಉಂಟು. ಇಡ್ಲಾ ಹಾಗಾದ್ರೆ ನಾನು? ಆಯ್ತಾಯ್ತು call ಮಾಡ್ತಿರಾಯ್ತಾ ಇಡ್ತೇನೆ bye.